ಒಂದು ಚಿಕ್ಕದಾದ ದಿನಸಿ ಅಂಗಡಿ ಆಗಿದ್ದು ಇಲ್ಲಿ ಯಲ್ಲಾ ರೀತಿಯ ದಿನಸಿಯನ್ನು ದೊರೆಯುತ್ತದೆ. ಇಲ್ಲಿ ದಿನನಿತ್ಯ ಉಪಯೋಗಿಸುವ ಯಲ್ಲಾ ವಸ್ತುಗಳನ್ನ ಮಾರಾಟ ಮಾಡಲು ಸಾಲಾಗಿ ಬದುಸಲಾಗಿದೆ .

ಗವರ್ನಮೆಂಟ್ ಗೆ ಸಂಬಂಧಿಸಿದ್ದ ಈ ರೈಲ್ವೆ ಡೆಪಾರ್ಮೆಂಟ್ ನ ಇಂಡಿಯನ್ ರೈಲ್ವೆ ಎಂದು ಈ ರೈಲ್ ಮೇಲೆ ಬರೆಯಲಾಗಿದೆ . ಈ ರೈಲ್ ನಿಂತಿರುವಾಂಡ್ನ್ನು ನಿವು ಗಮನಿಸಬಹುದು ಇದು ಅತಿದೊಡ್ಡ ರೈಲ್ ಆಗಿದ್ದು .